ಟ್ರೀಟ್ಮೆಂಟ್ ಕೊಡಕತರ ಮತ್ತ ಹಂಗೆ ನೋಡಬಹುದು ಸೈಡ್ ಗೆ ಒಂದು ವಾಟರ್ ಬೊಟ್ಟಲ್ ಐತೆ ಅವನು ಫೋನ್ ಗ ಮಾತಾಡಕತನ ಮುಂದೆ ಅಲ್ಲೇ ಒಂದು ಟೆಂಟ್ ಹಾಕಾರ ಮತ್ತು ಅಲ್ಲೇ ಜನನು ಕೂತಾರ --

ಯಾವುದೊ ಒಂದು ಟೊರ್ನಾಮೆಂಟ್ ಐತೆ --